ಇದು ಒಂದು ದೊಡ್ಡ ಬಸ್ಟಾಂಡ್ ಆಗಿದ್ದು ಗವರ್ಮೆಂಟ್ ಬಸ್ ಸ್ಟಾಂಡ್ ಆಗಿದ್ದು ಇಲ್ಲಿ ತುಂಬಾ ಬಸ್ಸಗಳು ನಿಂತಿದ್ದಾವೆ ಮತ್ತು ಇತರ ಬಸ್ಸಗಳನ್ನು ಬಿಟ್ಟಿರೋದ್ರಿಂದಾ--

ಇದೊಂದು ಸಂಜೆ ಟೈಮ್ ಕೂಡ ಆಗಿದೆ ಸೂರ್ಯ ಮುಳುಗುತ್ತಿದ್ದಾನೆ ದೊಡ್ಡ ಬಿಲ್ಡಿಂಗ್ ಗಳು ಕಾಣಿಸ್ತಾ ಇದ್ದಾವೆ.

ಮತ್ತು ವಾಕಿಂಗ್ ಕೂಡ ಮಾಡಬಹುದು ಉಹ್ ನೆರಳಲ್ಲಿ ಕೂತ್ಕೊಂಡು ಕೂಡ ಮಾಡ ವಿಶ್ರಾಂತಿ ಕೂಡ ಪಡಿಬಹುದು--

ಇದು ಒಂದು ದೊಡ್ಡ ಗ್ರೌಂಡ್ ಆಗಿದ್ದು ಗ್ರೌಂಡ್ ನಲ್ಲಿ ತುಂಬಾ ಚೆನ್ನಾಗಿದೆ ಆಟವನ್ನು ಆಡುತ್ತಿದ್ದಾರೆ.

ಇದು ಒಂದು ದೊಡ್ಡ ಹೋಟೆಲ್ ಆಗಿದ್ದು ತುಂಬಾ ಚೆನ್ನಾಗಿರುವ ಫುಡ್ ಊಟ ಸಿಗುತ್ತೆ ತುಂಬಾ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಫುಡ್ ಯಾವುದು ಬೇಕು ಎಲ್ಲಾ ತರದ ಫುಡ್ ಸಿಗುತ್ತೆ .

ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬಾ ಸುತ್ತಾ ಮುತ್ತಾ ಒಳ್ಳೆ ಚೆನ್ನಾಗಿರುವ ನೇಚರ್ ಕಾಣುತ್ತದೆ.